ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದು ನವರ ಜಿಲ್ಲೆ.

ಈ ಚಿತ್ರದಲ್ಲಿ ನಾವು ನೋಡುತ್ತಿರಿರುವುದು ಏನಂದರೆ ಇದು ಒಂದು ಹ್ಚ್ ಡಿ ಎಫ್ ಸೀ ಬ್ಯಾಂಕ್ ಮತ್ತು ಮೇಲ್ಗಡೆ ಒಂದು ಬ್ಯಾಂಕ್ ಇದೆ ಮನೆ ರೀತಿ ಇದೆ.

ಈ ಚಿತ್ರದಲ್ಲಿ ನಮಗೆ ಕಾಣುತ್ತಿರುವು ದೇನೆಂದರೆ ಚಾಮರಾಜ ನಗರಜಿಲ್ಲೆಯ ಒಂದು ಎ.ಬಿ.ರ್ ಫಿಶ್ ಸೆಂಟರ್ ರೆ.